ಕಾರು ಸುಜುಕಿ ಕಂಪೆನಿದು ಅದ ಆಮೇಲೆ ಬ್ರೌನ್‌ ಕಲರ್‌ ಶೈನಿಂಗ್‌ ಕಾರ್ ಅದ.

ಆ ನೆಂಟಿಷ್ಟ್ರು ಹಾಗೆ ಊರು ಮನೆಯವರು ಬೇಕಾಗಿರುವವರು ಎಲ್ರುನು ಕರ್ದು ತುಂಬಾ --

ಟಿ.ವಿ.ಎಸ್ ಸ್ಕೂಟಿ ಇದು ಆಂಧ್ರದ್ ಪಾಸಿಂಗ್ ಆದ ಒಬ್ಬ ಮನುಷ್ಯ ಕುಂತಾನ.

ಅಲ್ಲಿ ಹಿಂದ ಶೆಡ್ಡ್ ಕಾಣಕಂತ ಬಗಲಾ ಮನಿ ಅವ ಗಿಡ ಆದ --

ಆಮೇಲೆ ಎಲ್ಲಾ ಆರೆಂಜ್ ಕಲರ್ ಗೇಟ್ ಕಾಣಕತ್ತಾದ ರೋಡ್ ಕಾಣಕತ್ತಾದ ಮುಂದ --

ಇಲ್ಲೆಲ್ಲ ತೇಜ ಬುಕ್ಕ್ ಸ್ಟಾಲ್ ಅಂತ ಹೆಸರಾಕ್ಯಾರ ಬುಕ್ಕ್ ಸ್ಟಾಲಿಂದ ಇದು ಬುಕ್ಕ್ ಸ್ಟಾಲ್ ಅದ್.‌

ಬಟ್ಟಿ ಒಳಾಗಿಟ್ಟಾರ ಬಟ್ಟಿ ಒಳಗಿಟ್ಟ್ರೆ ಇಲ್ಲಿ ಇಲ್ಲಿ ಗುಲಾಬಿ ಕಲರ್ ಬಿಳಿ ಕಲರ್ ನೀಲಿ ಕಲರ್ --

ಕರಿ ಬೋರ್ಡ್ನಾಗ ಆ ಕಡಿ ಕಿಡಿಕಿ ಕಾಣಕತ್ತಾದ ಗಿಡಗಳು ಆವ ಆ ಕಡಿ.

ಆಮೇಲ ರೋಡ್ ಕಾಣಕಂತಾದ ಎಲ್ಲಾ ಹಸರ್ ಹಸರ್ ಗಿಡಗೊಳ ಅವಾ.